ಬಣ್ಣ ಬಣ್ಣದ ಚಿತ್ರಣ ಇಲ್ಲಿ ಮಾರಕ್ಕೆ ಇಟ್ಟಿರುವ ದೃಶ್ಯನ ನೋಡುತೀವಿ ಬಹಳ ಸುಂದರವಾಗಿದೆ.

ಇದು ಒಂದು ಅಭಿಯಾನ ಅಥವಾ ಕಾರ್ಯಕ್ರಮದ ಚಿತ್ರವಾಗಿದೆ ಅಲ್ಲಿ ಕವಿಗಳ ಅಹ್ ಮತ್ --

ಅಹ್ ಅಹ್ ಮತ್ತು ಸೈಡ್ ಅಲ್ಲಿ ಇರುವ ಪಾರ್ಕ್ ಅನ್ನು ಗಮನಿಸಬಹುದು ಅಹ್ ಧನ ಮತ್ತು ಕರುವಿನ ಚಿತ್ರ ಕೂಡ ನೋಡಬಹುದು.

ಮೀನುಗಾರಿಕೆ ಮಾಡುತಿರುವಾದ್ದನ್ನು ನೋಡಬಹುದು ಅಹ್ ಅಹ್ ಮಧ್ಯಾಹ್ನ ಸಮಯ ಆಗಿರಬಹುದು ಅಥವಾ ಬೆಳಗಿನ ಸಮಯ ಆಗಿರಬಹುದು ಅಹ್ ಮೀನುಗಾರರು ಬೇಟೆಯಾಡುತಿರುವದನ್ನ ನೋಡಬಹುದು.

ಇದು ಒಂದು ಮದುವೆ ರಿಸೆಪ್ಶನ್ ಅಥವಾ ಅಹ್ ಒಂದು ಫ್ಯಾಂಗ್ಷನ್ ಹಾಲ್ ನ ಚಿತ್ರ ರಾತ್ರಿಯ ಸಮಯದಲ್ಲಿ ಡೆಕೋರೇಷನ್ ವಿಥ್ ಲೈಟಿಂಗ್ಸ್ ಕೂಡ ಅಲ್ಲಿ ಇರುವುದನ್ನ ನೋಡಬಹುದು